ಅಂದರೆ ಹೂವಿನ ಹಾರಗಳನ್ನು ಚೆನ್ನಾಗಿ ಕಟ್ಟಿ ನೆತು ಹಾಕಿರುವುದು.

ಒಬ್ಬ ಅಜ್ಜನ ಕಡೆ ಅಜ್ಜನ ಮಾತನ್ನು ಕೇಳುತ್ತಿರುವುದು--

ಅಂದರೆ ಈ ಕತ್ತೆಗಳು ನಿಂತುಕೊ ನಿಂತು ಕಾಂಪೌಂಡ್ ಒಳಗಡೆ--

ನಾವು ಇಲ್ಲಿ ಒಂದು ಟೀ ಶಾಪ್ ಅಂಗಡಿಯನ್ನು ಕಾಣುತ್ತೇವೆ.

ಆಮೇಲೆ ಒಂದು ಟೆಂಪಲ್ ಅನ್ನು ನೋಡುತ್ತೇ--

ಅಂದರೆ ವಿವಿಧವಾದ ಕಬ್ಬಿಣದಿಂದ ಸ್ಟೇಡಿಯಂ ಟೈಪ್ ನಿರ್ಮಾಣದ್ದಾಗಿದೆ.

ನಾವು ಇಲ್ಲಿ ಒಂದು ಬಟ್ಟೆ ಶಾಪ್ ಅಂಗಡಿಯನ್ನು ಕಾಣುತ್ತೇನು.

ಈ ವೈಟ್ ಕಾರ್ ಗೆ ನೀಲಿ ಕಲರ್ ರಿಬ್ಬನ್ ಅನ್ನು ಕಟ್ಟಲಾಗಿದೆ.